ಲೈಟ್ಸ್ ಆನ್ ಹಾಗಿದೆ ಕತ್ತಲೆ ಹಾಗಿದೆ ಕಂಬ ಇದೆ ಗೊಂಬೆಗೆಲ್ಲ ಬಟ್ಟೆ ಹಾಕ್ಬಿಟ್ಟು ಗ್ಲಾಸ್ ಒಳಗಡೆ ನಿಲ್ಲಿ --

ಆ ಕಡೆ ಓಂಮಿನಿಗಳು ನಿಂತಿದೇ ಕಾರಗಳು ನಿಂತಿದೇ ಮಧ್ಯದಲ್ಲಿ ರೋಡ್ ಇದೆ ದೂರದಲ್ಲಿ ಬಿಲ್ಡಿಂಗಗಳು ಕಾಣಿಸ್ತ ಐತೆ. ಯಾವುದೋ ಸಂಜೆ ತೆಗೆದಿರೋ ಫೋಟೋ ತರ ಐತೆ ಸಂಜೆ ಕತ್ತಲೆ ಕತ್ತಲೆ ತರ ಐತೆ.

ಗಾಡಿಗಳು ನಿಂತಿದೆ ಅಲಲ್ಲಿ ಜನ ದೂರದಲ್ಲಿ ಇದ್ದಾರೆ.

ಮತ್ತೆ ಗಿಟಾರ್ ತರ ಎಲ್ಲಾ ಡಿಸೈನ್ ಮಾಡಿದರೆ. ಸಣ್ಣ ಸಣ್ಣ ಮಗ್ ಇದೆ ದೊಡ್ಡ ದೊಡ್ಡ ಮಗ್ ಇದೆ.

ಟಾಪ್ಗ ಳನ್ನ ಎಲ್ಲಾ ನೇತಾಕಿದಾರೆ ಅದರ ಮೇಲ್ಗಡೆ ರ್‍ಯಾಕ್‌‌ ಗಳ ಮೇಲೆ ಜೋಡಿಸಿ ಇಟ್ಟಿದಾರೆ. ಫೋಟೋ ಗಳು ಇದಾವೆ ಲೈಟ್ ಆನ್ ಆಗಿದೆ ಒಂದು ಡೋರ್ ಇದೆ.

ಇಲ್ಲಿ ಒಂದು ರ್‍ಯಾಕ್‌‌ ಇದೆ ರ್‍ಯಾಕೀಗೆ ಯೆಲ್ಲೋ ಮತ್ತೆ ರೆಡ್ ಕಲರ್ ಪಾಯಿಂಟ್ ಮಾಡಿದಾರೆ. ಟಿ ಷರ್ಟ್ಗಳು . ಮೂರು ಬಾಲ್ . ತಟ್ಟೆಗಳು ಈಕಡೆ ಇನ್ನೊಂದ್ ಬಾಲ್ ನಿವ್ಯ ಅಂತ ಒಂದು ಷೇಡ್ --

ವಾಟರ್ ಬಾಟಲ್ ಇದೆ ಬ್ಯಾಗ್ ಇದೆ ವೈರಗಲಿದೆ ಮತ್ತೆ ಇನ್ನೇನ ಪಾಕೆಟ್ ಇದೆ ಮತ್ತು ದೂರದ ಬಿಲ್ಡಿಂಗ್ ಇದೆ ಕಿಟಕೆ ಇದೆ ಕಿಟಕೆಗೆ ಗ್ಲಾಸ್ ಇದೆ ನೈಫ್ ಬಿದ್ದಿದೆ ಪೈಪಗಳು ಬಿದ್ದಿದೆ ಇಲ್ಲೆಲ್ಲಾ ನೀರ ಆಕೆಡೆಯಿಂದ ಈಕಡೆ--